ಇದು ಯಾವ ಊರಿನಲ್ಲಿ ಇದೆಯೋ ಗೊತ್ತಿಲ್ಲ ಇದು.

ನಾನು ಈ ಚಿತ್ರದಲ್ಲಿ ನೋಡುತ್ತಿರುವುದು ಈ ಚಿತ್ರದಲ್ಲಿ ಇಲ್ಲಿ ಮನೆಯನ್ನು ಕಟ್ಟುತ್ತಿದ್ದಾರೆ.

ಇದು ದೇವಸ್ಥಾನ ಹಾಗು ಗೋಡೆಗಳ ಎದುರು ಕೋರ್ಟ್ ಇದು ಕೋರ್ಟ್ ಇರಬಹುದು.

ಒಂದು ಗ್ರೌಂಡು ಇದು ಕಬಡ್ಡಿ ಗ್ರೌಂಡು ಅತ್ವಾ ವಾಲಿಬಾಲ್ ಗ್ರೌಂಡು ಗೊತ್ತಾಗುತ್ತಿಲ್ಲ ಇದ್ರ ತುದೀಗೆ ಜಂಡ ವನ್ನು ಕಟ್ಟಿದ್ದಾರೆ ಆ ಜಂಡ --

ಬಿಳಿ ಕಲರ್ ಲೈನ್ ನ್ನು ಹಾಕಿದ್ದಾರೆ.

ಮೇಲೆ ಪೋಸ್ಟರ್ ನ್ನು ಹಾಕಿದ್ದಾರೆ ಅದು ನಾಟಕದ ಪೋಸ್ಟರ್ .

ಆ ಇದರ ಮುಂದೆ ಅಲ್ಲಿಂದ ದೂರ ದೂರದ ಊರಿಗೆ ಹೋಗುತ್ತೆ .

ಹಾಗು ಇಲ್ಲಿ ಬಾಜು ಎಲ್ಲ ಜನರು ಕುಂತಿದ್ದಾರೆ ಒಬ್ಬರು ಬ್ಯಾಗ್ ನ್ನು ಇಟ್ಟು --

ಹಾಗು ಈ ತರ ತಳ ಕಟ್ಟಡ ಲೈಟ್ ನ್ನು ಕೆಳಗೆ ಲೈಟ್ ನ್ನು ಹಾಕಿದ್ದಾರೆ ಕಾಲಿನಲ್ಲಿ ಹೂಗಳಿವೆ.

ನಾನು ಈ ಚಿತ್ರದಲ್ಲಿ ನೋಡುತ್ತಿರುವುದು ಇದು ಶಾಲೆಯ ಇತರೆ.

ಇದು ಶಾಲೆಯಲ್ಲಿರಬಹುದು ಇದು ಶಾಲೆಯಲ್ಲಿ ಬೆಂಚ್ ಗಳು ಹಾಗು ಟೇಬಲ್ ಮತ್ತು ಬೋರ್ಡ್ --

ನಾನು ಈ ಚಿತ್ರದಲ್ಲಿ ನೋಡುತ್ತಿರುವುದು ಇದು ರೋಡ್ ಇದು ಹೈವೇ ರೋಡ್ ಇರಬಹುದು ಎನ್.ಎಚ್ ಮೂರು ಇರಬಹುದು ಆ ಎನ್.ಎಚ್ .

ನಾನು ಈ ಚಿತ್ರದಲ್ಲಿ ನೋಡುತ್ತಿರುವುದು ಇದು --

ಬೈಕ್ ನ ಶೋರೂಮ್ ನ್ನು ನೋಡಿ ಇಲ್ಲಿ ಜನರು ಗಾಡಿಯನ್ನು ಖರೀದಿಸಲು ಬಂದಿದ್ದಾರೆ --

ಹಾಗು ಎಲ್ಲ ಗಾಲಕ್ಕೆ ಎಲ್ಲ ವಿದ್ಯಾರ್ಥಿಗಳು ಪಾಠವನ್ನು ಕೇಳುತ್ತಾ ಕುಂತಿದ್ದಾರೆ.

ಮೇಲಿಂದ ಲೈಟ್ ನ್ನು ಪ್ರೊಜೆಕ್ಟರ್ ಮುಂದೆ ಏನೋ ಲೈಟ್ ನ್ನು ಬಿಡುತ್ತಿದ್ದಾರೆ ಹಾಗೆ --

ಇಲ್ಲಿ ಒಬ್ಬ ಮನುಷ್ಯ ಗ ತನ್ನ ಗಾಡಿಯನ್ನು ತೆಗೆದುಕೊಂಡು ಹೋಗುತ್ತಿದ್ದಾನೆ.